Social media, social media ಇಂದ classes ಚಾಲು ಆಗತಿದ್ವ ಆವಾಗ YouTube ಆಗಿರಬಹುದು ಇನ್ನಾ ಇತರ ಒಂದ್ ಅಹ್ ಇದ್ ಆಗಿರ್ಬ ಹುದು ಮಾಧ್ಯಮದ ಮೂಲಕ ಏನಪ್ಪಾ ಅಂದ್ರ online start ಆಕ್ತಿತ್ online school, online exam ಆಗಿರಬಹುದ ಆ. ಕೆಲವೊಂದಿಷ್ಟ ಆ ಇದ್ರ through ನ ಅವಾಗ ನಡಿತಾ ಇತ್ತ education ಇರಬಹುದು education ಎಷ್ಟ ಅಂದ್ರ ಒಂದೊಂದ್ ವರ್ಷನೆ ಎರ್ಡ್ ಎರ್ಡ್ ವರ್ಷಾನು ಆ corona ದಿಂದ ಏನಾಗಿತ್ತಪ್ಪಾ ಅಂದ್ರ time conception ಹೋಗ್ಬಿಟ್ಟಿತ್ತು ಆವಾಗಿನ. Time ಲ್ಲಿ ಏನಪ್ಪಾ ಅಂದ್ರ ಈ social media ಅಂತಕ್ಕಂತದ್ ತುಂಬಾ ಅನುಕೂಲ ಆಗಿತ್ ಯಾಕಂದ್ರೆ ತರಗತಿಗಳೆಲ್ಲಾ social media ದಲ್ಲಿ ಯಾಕಂದ್ರ ಒಂದೊಂದ್ ವರ್ಷ loss ಆಯ್ತಂದ್ರೆ ಎಲ್ಲರಿಗು ಏನಾಗೈತಿ education system ಅನ್ನೋದ waste ಆಗತ್ತೆ ಆ time ನಲ್ಲಿ ಏನಾಗಿತ್ತು ಈ social media ಅಂತಕ್ಕಂತದ ತುಂಬಾ. ಅನುಕೂಲ ಆಗಿತ್ ಅದೇ ರೀತಿ ಈಗ ಕೆಲವೊಂದಿಷ್ಟ್ ಈಗ exam ನ್ನ ನೋಡ್ತಿದ್ವಿ ಆಗಿರಬಹುದು ಇನ್ನಿತರೇ ಒಂದಿಷ್ಟು exam ಆಗಿರಬಹುದು defense ಇವೆಲ್ಲಾ exam ಏನ್ ಮಾಡ್ತಿದ್ದಾರೆ ಮೊದ್ಲು offline ಇತ್ತು offline ಲ್ಲಿ ಏನಾಗತಿತ್ತು ತುಂಬಾ ಇಗೆಲ್ಲಾ ಬಾಳ scam ನಡೀತಾ ಇದೆ offline ಲ್ಲಿ. ಆ copy ಆಗಿರಬಹುದು digital digital ಲಿಂದ ಈಗೆಲ್ಲಾ ಏನಾಗೈತಿಪಾ ಅಂದ್ರ online online ಮಾಡಿಬಿಟ್ಟಿದಾರ ಎಲ್ಲಾ exam CHSL exam ಎಲ್ಲಾ online conduct ನ್ನ ಮಾಡ್ತಾ ಇದ್ದರ ಅದೇ ರೀತಿ ಈಗ ಮೊದ್ಲಿಲ್ಲಿ ಕೆಲವೊಂದ.

ನಾನ್ ಮನೆಯಲ್ಲಿ ಇದ್ದೇನೆ ಏನು ಸುದ್ದಿ ಇಲ್ಲ.

ಸುದ್ ಸುದ್ದಿ ನಿಮ್ದು ಮರ್ರೆನಿಮ್ದೆಲ್ಲ ಮರ್ರೆ ನಮ್ದು ಉಂಟ್ ಮರ್ರೆ ನಾವೆಲ್ಲ ಇಲ್ಲೇ ಇದ್ದೇವೆ ಕೆಲ್ಸ . ಹೌದಾ ಎಂತ ಇವತ್ತು ಕೆಲ್ಸಕ್ ಹೋಗಿದ್ದೀರಾ ? ಹೌದು ಕೆಲ್ಸ ಅಲ್ಲ ಕೆಲ್ಸ daily ಹೋಗ್ಬೇಕ್ ಅಲ್ಲ ಮರ್ರೆ.

ನಾನ್ ರಜೆ ಹಾಕಿದ್ದು ಮರ್ರೆ.

ನಮ್ದೆಲ್ಲ ಎಲ್ಲರೂ ಮನೆಯಲ್ಲಿ ಇದ್ದಾರೆ ನಮ್ದು cousins ಎಲ್ಲ.

ಅಕ್ಕನವ್ರೆಲ್ಲ ಆದಿಕ್ಕೆ ನಾವ್ಸ ಹಾಕಿದ್ದು ರಜೆ ಒಂದು ದಿನ ಗಮ್ಮತ್ ಮಾಡುವ ಅಂತ ಹೇಳಿ. ಹಾ ಹಾಗೆ ಹಾಗೆ ಊಟಯೆಲ್ಲ? ಊಟ ಇನ್ನ ಆಗ್ಬೇಕು. ನಿಮ್ದು ಆಯ್ತಾ?

ಹಾ ಮಾಡಿದ್ರು?

ಹೌದಾ ಕೋಳಿ ಎಂತಸ ಮಾಡ್ಲಿಲ್ವಾ? ಇಲ್ಲ ಕೋಳಿ ಮಾಡ್ಲಿಲ್ಲ ಮರ್ರೆ ದೇವಸ್ತಾನಕ್ಕೆ ಎಲ್ಲ ಹೋಗ್ಲಿಕ್ಕೆ ಇತ್ತಲ್ಲ ಹಾಗೆ. ಕೋಳಿ ಉಂಟಾ ಇವತ್ತು?

ಮತ್ತೆ ಬಂತಲ್ಲ ಮರ್ರೆ. ಹೌದು ಹೋಳಿ ಬಂತು ಬಣ್ಣಗಳ ಹಬ್ಬ. ಬಣ್ಣಗಳ ಹಬ್ಬ ಅದೇ.

ಎಂತ ಗಮ್ಮತ್ ಉಂಟಾ Holi ಯೆಲ್ಲ? ಗಮ್ಮತ್ ಮಾಡ್ಬೇಕ್ ಅಂತ ಉಂಟು ಇನ್ನು ನೋಡ್ಬೇಕು ಎಂತ ಆಗ್ತದೆ ಹೇಳಿ.

ಅಲ್ಲ ನಮ್ಗೆ ಯಾವಾಗ ಎರಡು ತಾರೀಖಿಗೆ start ಅಲ್ಲ ಮರ್ರೆ ನಮ್ಮದರಲ್ಲಿ.

ಹೌದು ನಿಮ್ಗೆ ಗಮ್ಮತ್ ಉಂಟ? ಹಾ ನಮ್ದುಸ ಗಮ್ಮತ್ ಉಂಟು ಎರಡು ತಾರೀಕ್ಯಿಂದ. ಎರಡು ತಾರೀಕ್ಯಿಂದ ಎಲ್ಲ ಕುಣಿಲಿಕ್ಕೆ ಎಲ್ಲ ಹೋಗ್ಲಿಕ್ಕೆ ಉಂಟಲ್ಲ ಮನೆ ಮನೆಗೆ . ಹೌದಾ ನೀವ್ ? ಹ ನಮ್ಮದ್ರಲ್ಲಿ ಹೋಗ್ಲಿಕ್ಕೆ ಉಂಟು ಹಾಗೆ. ನಿಮ್ಮಲ್ಲಿ ಎಲ್ಲ ಹೋಗಲ್ವ? ನಮ್ದು ಮುಂಚೆ ಹೋಗ್ತಿದ್ರು ಈಗ ಹೋಗುದಿಲ್ಲ ಯಾರ್ಸ.

ಇಲ್ಲ ಇಲ್ಲ ಬಣ್ಣ ಇನ್ನು ತರ್ಬೇಕು ಮರ್ರೆ ಇನ್ನು ದಿನ ಉಂಟಾಲ್ಲ ಇನ್ನು ಒಂದು ವಾರ ಉಂಟಲ್ಲ?

ಹ್ಮ್?

ಹಾ ಗಮ್ಮತ್ ಇರ್ತದೆ ಮತ್ತೆ ಬೇರೆ ಎಲ್ಲಿಯಾದ್ರು ಹೋಗ್ಲಿಕ್ಕೆ ಉಂಟಾ Holi ಆಡ್ಲಿಕ್ಕೆ? Holi ಆಡ್ಲಿಕ್ಕೆ ನಮ್ದು Holi ದು ಒಂದು ಕಥೆ ಬೇಡ ಮರ್ರೆ .

ನಾವು ಎಲ್ಲಿ high school ಅಲ್ಲಿ ಇರುವಾಗ ನಮ್ಗೆ ಒಂದು sir ಬಯ್ದದ್ದಲ್ಲ. ಓ ಹಾಗೆ .

ಹೌದು ನಮ್ಗೆಲ್ಲ ಕೂಗಿಸಿಟ್ಟಿದ್ರು.

ಮತ್ತೆ ಬಣ್ಣ ಹಾಕಿ ಆಡ್ಲಿಕ್ಕೆ ವರ್ಷಕ್ಕೆ ಬರುದಲ್ಲ ಒಮ್ಮೆ ಆಡ್ಬೇಕು ಮರ್ರೆ.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

ಬೇರೆ ಎಲ್ಲಿ ಆದ್ರೂ ಹೋಗ್ಲಿಕ್ಕೆ ಉಂಟಾ ಅಂದ್ರೆ ಎಲ್ಲದ್ರೆ ಬೇರೆ ಕಡೆ ಎಲ್ಲದ್ರೆ friends ಎಲ್ಲ ಆಡ್ಲಿಕ್ಕೆ ? ಇಲ್ಲ ಇಲ್ಲ ನಾವೆಲ್ಲ ಊರಲ್ಲೆ ಗಮ್ಮತ್ ಮಾಡುದು. ಊರಲ್ಲೇ ಎಲ್ಲ ಒಟ್ಟಿಗೆ ಹೋಗುದಿಲ್ಲ. ಇಲ್ಲ ಇಲ್ಲ ನಮ್ದು ಇದ್ದರಲ್ಲ ಮನೆ ಹತ್ರದ ಹತ್ರದವ್ರು. ಹಾ ಹಾ. ಗೊತ್ತಿಲ್ಲದೆ ಬಂದು ಬಣ್ಣ ಎಲ್ಲ ಹಾಕ್ತಾರೆ.

ಹಾಗಿದ್ರೆ ಪರವಾಗಿಲ್ಲ ಮುಳುಗಿಸಿ ಎಲ್ಲ ಹಾಕ್ತಾರಲ್ಲ.

ಹೊಸತ್ತು ಬಟ್ಟೆ ಹಾಕ್ಬೇಕು ಬಿಳಿ ಬಿಳಿ ಬಟ್ಟೆ ಹಾಕ್ಬೇಕು.